ಇದು ಇದು ನೋಡೋಕೆ ಕಾಲೇಜ್ ಕೋರಿಡೋರ್ ಅಲ್ಲಿ ನೆಟ್ಟಿರೋ ಗಿಡಗಳು ಒಂತರ ಪಾರ್ಕ್ ತರ ಕಾಣಸ್ತಾ ಇರುತ್ತೆ.

ಯಾವಾಗ್ಲು ಕಾ ಕಾಲೇಜ್ ಅವ್ರು ಕಾರಿಡೋರ್ ನೀಟ್ ಆಗಿ --

ಬಹಳ ಕಟ್ಟ್ ನಿಟ್ಟ್ ಇದ್ದಯ್ ಇರೋವ್ರು ಅವ್ರು --

ಇದು ಕ್ರಿಶ್ಚಿಯನ್ ಧರ್ಮದ ಒಂದು ದೇವ್ರು ಮೇ ಮೇರಿ ಅಂತ ಮೇರಿ ಅವ್ರು ಜೀಸಸ್ ಅವ್ರಿಗೆ ಬೇತ್ಲೆಹಂ ಅಹ್ ಅನ್ನೋ ಪ್ಲೇಸ್ ಅಲ್ಲಿ --

ಅಹ್ ತುಂಬಾ ಚನ್ನಾಗಿತ್ತು ನಮ್ಮ ಬಾಲ್ಯ ದಿನಗಳೆಲ್ಲಾ ನಮ್ಮ --

ಸ್ಕೂಲ್ ಲಲ್ಲೆ ಕದ್ದಿದ್ದು ನಾವು ಇವಾಗ್ಲೂ ನಮ್ಮ ನೆನಪಲ್ಲಿ ನಮ್ಮ.

ಇದು ಆಸ್ಪತ್ರೆ ಆಸ್ಪತ್ರೆ ಅಂದ್ರೆ ಅಹ್ ಎಷ್ಟೋ ಜನಗಳ್ ಜೀವ ಉಳಿಸೋ ಒಂದು .

ಅಹ್ ಮತ್ತೆ ಗುಂಡ್ಲಪೇಟೆ ಈ ಇತರ ಈವಾಗಿನೋ ಚಪ್ಲಿ ಅಂದ್ರೆ ಅದು ಒಂದು ಬಟ್ಟೆ ತರನೆ ಆಗಬಿಟ್ಟದೆ .

ಯಾ ಈವಾಗ ತುಂಬಾ ತುಂಬಾ ಫ್ಯಾಷ್ ಫ್ಯಾಷನ್ ಆಗಿರೋ --

ಇದು ಶಿಲ್ಪಿಗಳು ಕೆತ್ತನೆ ಮಾಡಿರೋವಂತ ಕೀ ಆ ಕೀಗಳ ಶಿಲೆ.

ಕಲೆಗೆ ಬೆಲೆ ಜಾಸ್ತಿ ಸಿಕ್ಕತ್ತಿಲ್ಲಾ ಎಲ್ಲಾ ದುಡ್ಗೆ ಬೆಲೆ .

ತುಂಬಾ ಕಟ್ಟ್ ನಿಟ್ಟ್ ಯಿಂದ ಪ್ರಾಮುಖ್ಯತೆ ಕೊಡತ್ತರ್ ಅವ್ರು ಯಾವುದೆ ಕಾರಣಕ್ಕು ಚಪ್ಲಿನ ಹಾಕೊಂಡು ದೇವಸ್ಥಾನದ್ ಒಳಗಡೆ ಹೋಗಲ್ಲಾ --

ದೇವ್ರು ಅಂದ್ರೆ ಅವ್ರು ಅವ್ರು ಇಂತ ಜಾಸ್ತಿ ನಂಬತ್ತರೆ --

ಅಹ್ ಶಾ ಬಾಷ್ ಅಂತ ಹೇಳಕ್ಕೆ ಅಹ್ ಅವ್ರನ್ನಾ --

ಇದು ನೋಡಕ್ಕೆ ಒಂತರ ಗಾಡಿಗಳು ವಾಹನಗಳನ್ನಾ ಅಹ್ ನಿಲ್ಸಕ್ಕೆ ಇಟ್ಟಿರೋ ಜಾಗ .

ಇಲ್ಲಿ ಜನಗಳಿಗೆ ತುಂಬಾ ಎಚ್ಚರಿಕೆಯನ್ನು ಕೊಡತ್ತರೆ ಯಾಕಂದ್ರ ಟ್ರಾಫಿಕ್ ಗೀಫಿಕ್ --

ಆಹ್ಹ್ ಪಿ _ಯು_ಸಿ ಮಕ್ಕಳು ಹತ್ ಹತ್ರ ಹಳ್ಳಿಲಿರೋ ಮಕ್ಕಳೆಲ್ಲಾ ಇಲ್ಲಿ ಇಲ್ಲಿ ಹೋಯ್ ತವ.

ತುಂಬಾ ಚನ್ನಾಗಿ ಪಾಠ ಮಾಡತ್ತರೆ ಇಲ್ಲಿ.

ಆದ್ರೆ ಹಿಂದಿನ್ ಕಾಲದಲ್ಲಿ ಕಟ್ಟತ್ತಿದ್ ದೇವಸ್ಥಾನಗಳಲ್ಲಿ --

ಅಹ್ ನಮ್ಮ ಕರ್ನಾಟಕದಲ್ಲಿ ಪರಿಹಾರ ಕೇಂದ್ರಗಳು ಏಕ್ ಬೇಕಾಗತ್ತವೆ.

ದೇವ್ರ ನೋಡಕ್ ಅಂತ ಹೇಳಿ ಅವ್ರಿಗೆ ಪ್ರವಾಸ ಅಂದ್ರೆ ತುಂಬಾ ಇಷ್ಟ ಪ್ರವಾಸಕ್ಕೆ ಹೋಗಬೇಕಂತ ಕಾಯತ್ತಾ ಇರ್ತ್ತರ್.

ಆ ಜನಕ್ ಅಟ್ಟ್ರಾಕ್ಟಿವ್ ಗೆ ಕಾಣಸೋದಂದ್ರೆ ಯ ತುಂಬಾ ಇಷ್ಟ ಜನಕ್.

ಇದು ಇದು ಏನಂದ್ರೆ ಇದು ಕಟಿಂಗ್ ಶಾಪ್ ನಮ್ಮ ಹಳ್ಳಿಲಿ ಇದ್ನ ಬಾಬರ್ ಅಂಗಡಿ --

ಇದೇನ್ ಅಂತ ನಮ್ಮಗು ಗೊತ್ತಿಲ್ಲಾ ಆದ್ರೆ ನಮ್ಮಗೆ ಇದೊಂದ್ ತರ ತಾಜ್ ಮನೆ ತರ ಕಾಣತ್ತದ್.